ಮತ್ತು ಆಸ್ತತ್ರೆನ ವೇಳಾಪಟ್ಟಿಯನ್ನು ಇಲ್ಲಿ ಅಂಟಿಸಲಾಗಿದೆ.

ತುಂಗಭದ್ರಾ ಬ್ಯಾಟರಿ ಸೇಲ್ಸ್ ಮತ್ತು ಸರ್ವಿಸ್ ನಲ್ಲಿ ನಮಗೆ ಬೇಕಾದ ಎಲ್ಲಾ ತರಹದ ಬ್ಯಾಟರಿ ಗಳನ್ನು ಇಟ್ಟಿದ್ದಾರೆ.

ಮತ್ತು ಅದು ಕಾರಿನ ಕಲರ್ ರೆಡ್ ಕಲರ್ ಆಗಿದೆ.

ಹಾಗೂ ಟ್ಯೂಸ್ಡೇ ಕ್ಲೋಸ್ ಎಂಬ ಬೋರ್ಡ್ ಅನ್ನು ಅಲ್ಲಿ ಹಾಕಿದ್ದಾರೆ.

ಇದೊಂದು ಮುಸ್ಲಿಂ ಸಮುದಾಯದ ಒಂದು ಭವನವಾಗಿದ್ದು ಅವರು ನಮಾಜ್ ಮಾಡಲು ಈ ಸ್ಥಳದಲ್ಲಿ ಸೇರುತ್ತಾರೆ.

ಇದರಲ್ಲಿ ನೀಲಿ ಕಲರ್ ಮತ್ತು ಗ್ರೀನ್ ಕಲರ್ ಎರಡು ಸಮವಸ್ತ್ರಗಳು ಆರ್ ಚಾದರಗಳು ಇಲ್ಲಿವೆ.

ಇದರಲ್ಲಿ ನಾವು ಕಲರ್ ಕಲರ್ ವಾದ ಲೈಟ್ ಗಳನ್ನು ಕಾಣಬಹುದಾಗಿದೆ.

ಮತ್ತು ಮುಂದೆ ಎಲ್ಲಾ ಹಸಿರಿನಿಂದ ಕಂಗೊಳಿಸುತ್ತಿದೆ.

ಇಲ್ಲಿ ಒಂದು ಹುಡುಗಿ ಹೋಗುತ್ತಿದ್ದರೆ ಒಬ್ಬ ಹುಡುಗ ಈ ಕಡೆ ಬರುತ್ತಿದ್ದಾನೆ.

ಇದು ಒಂದು ಕೆರೆ ಆಗಿದ್ದು ಕೆರೆಯಲ್ಲಿ ಬಹಳ ನೀರನ್ನು ನಾವು ಕಾಣಬ--

ಆದರೆ ಇವರ ಮನೆ ಮುಂದೆ ಆರು ಮಿನಿಮಮ್ ಆರು ಬೈಕುಗಳನ್ನು ನಿಲ್ಲಿಸಲಾಗಿದೆ.

ಇಲ್ಲಿ ನಮಗೆ ಕಾಣುದೆನೆಂದರೆ ನರ್ಸಿಂಗ ವಿದ್ಯಾರ್ಥಿಗಳಾಗಿರಬ--

ಇವರು ಒಂದೊಂದು ಡೆಸ್ಕಿಗೆ ಅವ್ರ ಒಂದೊಂದು ಕುರ್ಚಿಗೆ ಒಬ್ಬರನ್ನು ಕುರಿಸಲಾಗಿದೆ.

ಅತವಾ ಇಲ್ಲಿ ನಮಗೆ ಅನೇಕ ಗುಡ್ಡಗಾಡುಗಳು ಕಾಣುತ್ತವೆ ಇದು--

ಇವರು ಯೋಗವನ್ನು ಮಾಡುತ್ತಿದ್ದಾರೆ ಹಾಗು ಐದು ಸ್ಕೂಲ್ ವ್ಯಾಹನವನ್ನು ವಾಹನವನ್ನು ಇಲ್ಲಿ ನಿಲ್ಲಿಸಿದ್ದಾರೆ.